ಒಬ್ಬರು ಅವರ ಹಾಡನ್ನು ಹಾಡುತ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ನೋಡುತಿದ್ದಾರೆ .

ಇದು ಗುಲ್ಬರ್ಗ ಸೆಂಟ್ರಲ್ ಬಸ್ಸ್ಟ್ಯಾಂಡ್ ಆಗಿದೆ ಈ ಈ ಬಸ್ಸ್ಟ್ಯಾಂಡ್ ಅಲ್ಲಿ ಎಲ್ಲ ಊರಿಗೆ ಹೋಗುವ ಬಸ್ಸ ಗಳು ನಿಲ್ಲುತ್ತದೆ ಮತ್ತು ಈ ಬಸ್ಸ್ಟ್ಯಾಂಡ್ ತುಂಬ ತುಂಬ ಚೆನ್ನಾಗಿದೆ ಎಲ್ಲ ಊರಿಗೆ ಹೋಗುವ ಬಸ್ಸ ಗಳು ಕೂಡ ಇಲ್ಲಿ ಲಭ್ಯವಿದೆ ಎಲ್ಲ ಕೂಡ ಹೋಗುತ್ತದೆ .

ಈ ದ್ರಶ್ಯದಲ್ಲಿ ನಾಲ್ಕು ಜನ ಭರತನಾಟ್ಯ ಮಾಡುತ್ತಿದ್ದಾರೆ ಈ ಭರತನಾಟ್ಯವು ನಮ್ಮ ಭಾರತ ದೇಶದಲ್ಲಿ ಪ್ರಾಮುಖ್ಯತೆವಾಗಿ ತುಂಬ ಸಾಂಸ್ಕ್ರತಿಕ ನ್ರತ್ಯವಾಗಿದೆ ಮತ್ತು ಈ ಭರತನಾಟ್ಯವು ತುಂಬ ಚೆನ್ನಾಗಿ ಮಾಡುತ್ತಿದ್ದಾರೆ .

ಮತ್ತು ನಮಗೆ ಕಾಣಿಸುತ್ತ ಇರೋಹಾಗೆ ದಾಳಿಂಬೆ ಮೂಸಂಬಿ ಬಾಳೆಹಣ್ಣು ಮತ್ತು ಇನ್ನಿತರವಾದ ಹಣ್ಣುಗಳು ಇಲ್ಲಿ ಕಾಣಿಸುತ್ತದೆ ಮತ್ತು ಇದು ಹಣ್ಣಿನ ಅಂಗಡಿಯೇ ಆಗಿದೆ.